ಚೊಕೊಲೇಟ್ಸ್ ಆಗಿರ್ಲಿ ಕುರ್ಕುರೇ ಆಗಿರ್ಲಿ ಎಲ್ಲ ತರಹದ ತಿನ್ನೋಕೆ--

ಗ್ರೌಂಡ್ ನಲ್ಲಿ ಹೋದ್ ತಕ್ಷಣ ಅವ್ರಿಗೆ ಆಟ ಹಾಡಲು ಎಲ್ಲ ಸಾಮಾನು ಗಳು ಬೇಕಾಗುತದೆ ಅದಕ್ಕೆ ಗ್ರೌಂಡ್ ಅಲ್ಲಿ ಅವ್ರು--

ಮತ್ತೆ ಹೋಗಬೇಕು ಅಂದ್ರೆ ಅವ್ರು ನೆಕ್ಸ್ಟ್ ಟೈಮ್ ಬಂಡಿ ಅಲ್ಪ ಸ್ವಲ್ಪ ಕಡಿಮ ದಾಮದಲ್ಲಿ ಮಾರಲು ರೆಡಿ ಆಗುತ್ತಾರೆ.

ವಸ್ತುಗಳ್ ಬೇಕ್ ಅಥರ ಅಥರ ವಸ್ತುಗಳು ಸಿಗತ್ತೆಮನೆಗೆ ಬೇಕಾಗುವ ಎಲ್ಲ ಸಾಮಗ್ರಿಗಳು ಕೂಡ--

ಇದರಲ್ಲಿ ನಮಗೆ ಡ್ರಾಯಿಂಗ್ ಕ್ಲಾಸೆಸ ಮತ್ತು ವರ್ಕ್ --